ಅಂದ್ರೆ ಕೊಂಡ್ಕೊಂನೊಕ್ ಆಗಲ್ಲ ಮೆಡಿಸಿನ್ಸ್ ಅವ್ರ್ ಬಂದು ಅಹ್ ಇಂತಿಂಥದ್ದು ಇದೆ ಡಿಸೀಸ್ ಇದೆ ಅಂದ್ ಬಂದ್ ಬಂದು ತಗೊಂಡ್ ಹೋಗ್ತಾರೆ.

ಆಹ್ಹ್ ಅಂದ್ರೆ ಕೇರಳ ಸ್ಟೈಲ್ ಅಲ್ಲಿ ಕಟ್ಟಿರುವಂಥ ಚರ್ಚ್ ಅಹ್ ಈ ಚರ್ಚ್ ಹೆಸರು ನನಗೆ ಗೊತ್ತಿಲ್ಲ.

ಆಹ್ಹ್ ಇಲ್ಲಿ ಏನೆ ತರ ಕೇಳ್ಕೊಂಡ್ರು ಎಲ್ಲ ನೀರ್ ಬೇರೆ ಇದೆ ಹೇಳ್ಕೆ ಎಲ್ಲ ಕೊಡುತ್ತೆ ಅಮ್--

ಅಹ್ ಇಲ್ ನೋಡ್ತಿರಬಹುದು ನೀವೆಲ್ಲ ಇಲ್ಲಿ ದೊಡ್ಡ ದೊಡ್ಡ ಕಂಬ ಕಂಬ ಕಂಬ ಕಂಬ ನಿಂತಿದೆ ಅಲ್ವ ಅದೆಲ್ಲ ಬಿದ್ದಿದೆ ನೋಡಬಹುದು ನೀವು.